ಅಲ್ಲಿಯೆ ಒಂದು ನೀರಿನ ಫೌಂಟೈನ್ ಮುಂದೆ ಮಕ್ಕಳು ಆಟಾಡುತ್ತಿದ್ದಾರೆ ಮತ್ತು ಜನಗಳು ಫೋಟೋವನ್ನು ತಗೊಳುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಮಾನಸ ವಾಟರ್ ಪಾರ್ಕಿನ ಮುಂಭಾಗ ಈ ಮುಂಭಾಗದಲ್ಲಿ ಉಮ್ ನಮಿಗೆ ಎರಡು ಮೂರು ನಾಕು ಫೌಂಟೈನ್ಸ್ ಗಳು ನೋಡಬಹುದು.

ಈ ಚಿತ್ರದಲ್ಲಿ ನೋಡಬಹುದು ಎಲ್ಲಾ ಹಮ್ ಎಲ್ಲ ಬಂದಿರುವ ಉಮ್ ರಿಲೇಟಿವ್ಸ್ ಗಳು ಈಗ ಊಟವನ್ನು ಮಾಡುತ್ತಿದ್ದಾರೆ.